ಮತ್ತು ಇಲ್ಲಿ ವಿವಿಧ ರೀತಿಯ ಬಸ್ ಗಳನ್ನು --

ಈ ರೆಸಾರ್ಟ್ ಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಮಕ್ಕಳಿಗೆ ಆಡಲು ವಿವಿಧ ರೀತಿಯ ಜಾರಬಂಡಿ--

ಬಳಸುತ್ತಾರೆ ಇದು ಒಂದು ಹಾರ್ಬರ್ .

ಈ ಉದ್ಯಾನವನದಲ್ಲಿ ಜಿಂಕೆಯ ಒಂದು ವಿಗ್ರಹವನ್ನು ಮಾಡಿ ನಿಲ್ಲಿಸಿದ್ದಾರೆ.

ಜಾಯಿಂಟ್ ವೀಲ್ ಸ್ಲೈಡಿಂಗ್ ಡ್ಯಾಶಿಂಗ್ ಕಾರು .

ಇಲ್ಲಿ ನಾವು ಕಾಣಬಹುದು ಒಂದು ರಾಧಾ ಮತ್ತು ಕೃಷ್ಣನ ಒಂದು ವಿಗ್ರಹ.

ಮತ್ತೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಗೆ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಇಲ್ಲಿ--

ಈ ಅಪಾರ್ಟ್ಮೆಂಟ್ ನೋಡಕೆ ತುಂಬಾ ವಿಶಾಲವಾಗಿ.

ಈ ಮಾರುಕಟ್ಟೆಯಲ್ಲಿ ನಾವು ಕಾಣಬಹುದು ವಿವಿಧ ರೀತಿಯ --

ಇದು ಒಂದು ಡಿಪೋ ಅಕ್ಕಿಯಂತಾನೇ ಹೇಳಬಹುದು.

ಒಳಗಡೆ ಹಾಕಿ ಆ ಒಂದು ಸೇಫ್ಟಿ ರೂಲ್ಸ್ ಮಾಡ್ತಿದ್ದಾರೆ.